ಈ ಈ ಶಿಕ್ಷಣ ಸಂಸ್ಥೆ ಬೈಜುಸ್ ಎನ್ನುವಂತಹ ಇನ್ನೊಂದು ಖಾಸಗಿ ಶಿಕ್ಷಣ ಸಂಸ್ಥೆಯೊಂದಿಗೆ ಟೈ ಅಪ್ ಆಗಿದೆ.

ಇದು ಒಂದು ಸ್ಟಡಿ ಹಾಲ್ ಆಗಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಓದಿಕೊಳ್ಳಲು ಅನುಕೂಲವಾಗುವಂತೆ --

ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಮತ್ತು ಪ್ರತ್ಯೇಕವಾಗಿ ವಾಹನವನ್ನು ತರುವವರಿಗೆ --

ತುಂಬ ವಾಹನಗಳು ನಿಲ್ಲುಗ ನಿಲ್ಲುವಂತೆ ಅವಕಾಶ ಮಾಡಿಕೊಡಲು ಒಂದು ಅಚ್ಚುಕಟ್ಟಾದ ವಾಹನ ನಿಲುಗಡೆಯ ಸ್ಥಳವನ್ನು --

ಮಾಡಲಾಗಿದ್ದು ಅಲ್ಲಿ ಕೆಲವು ವಾಹನಗಳನ್ನು ನಿಲ್ಲಿಸಿರುವುದನ್ನು ನಾವು ವೀಕ್ಷಿಸಬಹುದು.

ತುಂಬಿಸಿಕೊಂಡು ಹೋಗುವಂತಹ ಚಿತ್ರ ಇದರಲ್ಲಿ ಇದೆ ಅಲ್ಲಿನ ವಾಹನಗಳು ಅಂದರೆ ಲಾರಿಗಳು --

ಪ್ರಾಕ್ಟೀಸ್ ಮಾಡುತ್ತಿರುವ ದ್ರಶ್ಯವನ್ನು ನಾವು ಈ ಫೋಟೋ ದಲ್ಲಿ ನೋಡಬಹುದು ಇದು ರಾತ್ರಿ ತೆಗೆದಂತಹ ಫೋಟೋ ಆಗಿದ್ದು.

ಇದು ಮೊರ್ ಎಂಬಂತಹ ಮಾರ್ಟಿನ ಚಿತ್ರವಾಗಿದ್ದು ಈ ಮಾರ್ಟ್ನಲ್ಲಿ --

ಆಹ್ಹ್ ಆಟವನ್ನ ವೀಕ್ಷಣೆಯನ್ನ ಮಾಡುತ್ತಿದ್ದಾರೆ ಆಹ್ಹ್ ಸ್ಟೇಡಿಯಂ ಅಲ್ಲಿ ಕೆಲವು ಕಂಬಗಳ ಮೇಲೆ ಬಲೂನ್ ಅನ್ನು ಕಟ್ಟಲಾಗಿದೆ.

ದೇವಸ್ಥಾನಕ್ಕೆ ಮೆಟ್ಟಿಲುಗಳಿವೆ ಮತ್ತು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಬಿಡಿಸಿ --

ಹಚ್ಚ ಹಸುರಿನ ನಡುವೆ ಬಣ್ಣ ಬಣ್ಣಗಳ ಹೂವುಗಳಿಂದ ಆಕರ್ಷಣೀಯವಾಗಿದೆ.

ಛತ್ರಪತಿ ಶಿವಾಜ್ ಮಹಾರಾಜ್ ಕುದುರೆ ಮೇಲೆ ಕುಳಿತಿರುವಂತಹ ಚಿತ್ರವನ್ನು ನಾವು ನೋಡಬಹುದು.